ಚೆನ್ನಾಗಿರ ತಕ್ಕಂತ ಗೋಲ್ ಒಂದು ಗುಂಬಜ್ ಗೋಲ್ ಗುಂಬಜ್ ಅಲ್ಲ ಇದು ಒಂದು ಮನೆ ಗತೆ ಏನು ಇದೆ ಮ್ಯಾಗೂ ಏನೋ ಇದೆ ಏನು ಅಂತ ನನಗೂ ಏನು ತಿಳಿವಲ್ದು.